ಮಸ್ತ್ ಮಸ್ತ್ ಕಾರ್ ಇರ್ತಾವ ಸರ್ವಿಸ್ ಮಾಡ್ಸಕ್ಅಂತ ಬಂದಿರ್ತಾರ --

ಸ್ಟ್ರೆಸ್ ಕಡಿಮೆ ಆಗ್ತವು ಫೀಸ್ಫುಲ್ ಆಗಿರ್ತಾವ ನೋಡಪಾ.

ಸಂಡೆ ಹಂಗೆಲ್ಲಾ ಹಾಲಿಡೇ ಇದ್ರಂತೂ ಸುಮ್ನೆ ಟ್ರಿಪ್ಪ ಪಿಕ್ನಿಕ್ಕ ಎ ಎಲ್ಲ ಪಾರ್ಕ್ ಗಿರ್ಕ್ ಇರ್ತಾವಲ್ಲ ಅಲ್ಲೆಲ್ಲ ಹಾಗ್ ಬರ್ಬೇಕು ತಾನೇ ಮೈಂಡ್ ಫ್ರೆಶ್ ಆಗತ್ತಾ.